ಬೇರೆ ಬೇರೆ ರಾಜ್ಯಗಳಲ್ಲಿಯು ಇದೆ ರೀತಿಯಲ್ಲಿ ಶಿಕ್ಷಣವನ್ನ ನೀಡಲಾಗ್ತದೆ. ಇತ್ತೀಚೆಗಂತು ಮಾತೃಭಾಷೆಗೆ ಪಾಮುಖ್ಯತೆಯನ್ನ ನೀಡುವ ಶಿಕ್ಷಣವನ್ನು ಆಹ್ ಹೆಚ್ಚು ಪ್ರೋತ್ಸಾಹಿಸಲಾಗ್ತಿದೆ ಅದಕ್ಕಾಗಿ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಐದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಖಡ್ಡಾಯವಾಗಿ ಮಾತೃ ಭಾಷೆಯಲ್ಲಿಯೇ ಶಿಕ್ಷಣವನ್ನ ನೀಡಬೇಕೆಂದು ಆದೇಶಿಸಲಾಗ್ತಾಯಿದೆ. ಎಂಟನೇ ತರಗತಿಯ ನಂತರ ವಿದ್ಯಾರ್ಥಿಗಳು ತಮಗೆ ಬೇಕಿರುವಂತಹ ಮತ್ತೆ ಎರಡು ಭಾಷೆಗಳನ್ನು ಕಲಿಯಬಹುದಾಗಿದೆ. ಮಾತೃ ಭಾಷೆಯಲ್ಲಿ ಕಲಿಯುದರಿಂದ ವಿದ್ಯಾರ್ಥಿಗಳಿಗೆ ಅವರ ಜ್ಞಾನ ವಿಕಸನವಾಗ್ತದೆ ತಮ್ಮ ಅನುಭವವನ್ನ ಅಭಿವ್ಯಕ್ತಿ ಪಡಿಸ್ಲಿಕ್ಕು ಕೂಡಾ ಸುಲಭವಾಗಿರುತ್ತದೆ. ಆದ್ದರಿಂದ ಶಿಕ್ಷಣವು ಒಂದು ಅತ್ಯುತ್ತಮವಾದ ಮಾನವನ ಆಹ್ ಮಾನವನನ್ನ ರೂಪಿಸುವಂತಹ ಸಾಧನವಾಗಿದೆ. ಶಿಕ್ಷಣದಲ್ಲಿ ವಿವಿಧ ರೀತಿಯ ಶಿಕ್ಷಣಗಳನ್ನು ಕೂಡಾ ಪಡೆಯ~ ನೀಡಬಹುದಾಗಿದೆ. ಒಂದು ಬರಿ ಬರವಣಿಗೆ ಕಲಿಕೆ ಮಾತ್ರವಲ್ಲ ಸಂಗೀತ ಶಿಕ್ಷಣ ಆಹ್ ಕಲಾತ್ಮಕ ಶಿಕ್ಷಣ ಮತ್ತೆ ಆಹ್ ವಿವಿಧ ರೀತಿಯ ಔದ್ಯೋಗಿಕ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಬುನಾದಿ ಶಿಕ್ಷಣವನ್ನು ಕೂಡಾ ನೀಡಲಾಗ್ತದೆ.

ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ಮನೇಲೆಲ್ಲಾ ಹೇಗಿದ್ದಾರೆ?

ನಾನೂ, ಅದೆ TV ನೋಡ್ತಾ ಇದ್ದೇನೆ.

ಒಹ್, ನಿನ್ನೆ match ನೋಡಿದ್ದ್ರಾ? ಹೌದು ಇದೂ Pakistan ಮತ್ತೆ England ಅಲ್ಲ?

ಆ ಅದು semi final ಲ್ಗೆ, ಅದೇ ಇದ್ದದ್ದು, Pakistan ಮತ್ತೆ England ಇದ್ದದ್ದು.

ಒಹ್, ನಾನ್ India ಅಂತ್ ಎಣಿಸ್ಕೊಂಡದ್ದು. India ಬರ್ಲಿಲ್ಲಲ? semi final ಗೆ India ಬರ್ಲಿಲ್ಲ.

India ದವ್ರಿಗೇ semi final ಗಿಂತ ಮೊದ್ಲಿದ್ದದ್ದು.

ಅವ್ರು one sixty five ಮಾಡಿದ್ರು.

India ಮತ್ತೇ Pakistan ಇದದ್ದು.

ಅವ್ರು ಪಾಕಿಸ್ತಾನ್ದವ್ರು win ಆದ್ರು.

ಅವ್ರು ಹತ್ತು run ಗೆ win ಆದ್ರು, ಪಾಕಿಸ್ತಾನ್ದವ್ರು.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

ಈ ಸಲ India ದವ್ರು ಹೊಸಬರು join ಆಗಿದ್ದಾರಾ team ಗೆ? Team ಗೇ ಕೆಲವರು, ಕೆಲವ್ ಜನ join ಆಗಿದಾರೆ, ಹೊಸ ಜನ. ಮತ್ತೇ ವಿರಾಟ್ ಕೊಹ್ಲಿ ಮತ್ತೆ ಧೋನಿ ಅವ್ರು ಇರ್ತಾರಲ್ಲ ಯಾವಾಗ್ಲೂ India ದಲ್ಲಿ?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

ಧೋನಿ ಈಗ ಆಡುದಿಲ್ಲಲ? IPL ನಲ್ಲಿ ಮಾತ್ರ ಆಡ್ತಾರೆ.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

ಐದ್ wicket ತೆಗ್ದಿದ್ದ್ರು, ಪಾಕಿಸ್ತಾನದ್ದು.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

India win ಆಗ್ತದಂತ ಎಣ್ಸ್ಕೊಂಡಿದ್ದೆ, ನಾನ್ ನಾನ್.

ನಾನು ನಿನ್ನೆ ಅಂತ ಎಣಿಸ್ಕೊಂಡದ್ದು.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

Next ಏಪ್ರಿಲಲ್ಲಿ IPL ಬಂತಲ್ಲ?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

RCB ಯಾ? favorite player ಯಾರು ನಿಮ್ದು?

ನಂದುಸ ಅದೇ, ವಿರಾಟ್ ಕೊಹ್ಲಿ, ಒಳ್ಳೆ ಆಡ್ತಾರೆ ಮಾತ್ರ IPL ಅಲ್ಲಿ. ಹಾ ಹೌದು, ಆ ಅಂದ್ರೆ RCB ಅವ್ರ್ ಆಡ್ತಾರೆ ಆಡುದಿಲ್ಲ ಅಂತ ಹೇಳುದಿಲ್ಲ, first.

ಆಮೇಲೆ ಸ್ವಲ್ಪ ಏನೋ ಅವ್ರಿಗೆ ಸರಿಯಾಗುದಿಲ್ವೇನೋ ಕೈ ಕೊಡ್ತಾರೆ last ಗೆ. ಹೌದ್ ಹೌದ್ ಹೌದ್, last ಗೆ ಮತ್ತೇ ಸೋಲ್ತಾರೆ.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 ಅದೇ ಹಾಗಾದ್ರೆ ನೀವ್ಸ ನಮ್ದು ಒಂದು team ಅಲ್ಲಿ fan ಆಗಿ ಸಿಕ್ಕಿದ್ದು ನಂಗೆ.

ಹಾಗೆ ಹೇಳ್ತಾರೆ ಮತ್ತೆ last ಗೆ ಸೋಲ್ತಾರೆ.

ನಂಗೆ ಸ್ವಲ್ಪ ಕರೀತಿದ್ದಾರೆ, ನಾನ್ ನಿಮ್ಗೆ ಮತ್ತೆ call ಮಾಡ್ಬೇಕಾ?

ವಿಶೇಷ ಏನ್ ಇಲ್ಲ exam ಎಲ್ಲ ಆಯ್ತಲ್ಲ ಹಾಗೆ ಹೀಗೇ ಸುಮ್ನೆ ಕೂತ್ಕೊಂಡ್ photos ಎಲ್ಲ ನೋಡ್ತಿದ್ದೆ ಮೊದ್ಲಿದ್ದು ಹಾಗೆ ನಿಮ್ದ್ ನೆನ್ಪ್ ಆಯ್ತ್ ಅದ್ಕೆ call ಮಾಡಿದ್ದ್. ಹೌದ ಅದೇ ಬಾಲ್ಯದಲ್ ನಾವ್ ತುಂಬಾ ಗಮ್ಮತ್ತ್ ಮಾಡ್ ತಿದ್ವಿ ಅಲ್ಲ? ಹೌದು ಆಗ ಒಳ್ಳೆ ಆಗ್ತಿತ್ತಲ್ಲ friends ಎಲ್ಲ. ಅದೇ ನಾನ್ಸ ನಿನ್ನೆ ನೋಡ್ತಾ ಇದ್ದೆ ನಿನ್ ನೆನಪಾಯ್ತು. ಹೌದಾ ಮತ್ತೆ? ಮತ್ತೆ ಹಾಗೆನೇ teachers ಅವರೂ ಕೂಡ ನಮ್ಗೆ ತುಂಬಾ support ಆಗ್ಯೇ ಇದ್ರಲ್ಲ. ಮ್ ಹೌದು ಎಷ್ಟು friendly ಆಗಿದ್ರು. ಅದೇ ಇಲ್ಲ ಈಗ college ಹೋಗಿ ಬರುವಾಗವೇ time ಆಗ್ತದೆ so ಅವ್ರತ್ರೆಲ್ಲ ಮಾತಾಡ್ಲಿಕ್ಕ್ ಸಮಯ ಸಿಗುದಿಲ್ಲ. ಅದೇ ನಂಗೆ ನೆನ್ನೆ ಸಿಕ್ಕಿದ್ ಮೊನ್ನೆ ಸಿಕ್ಕಿದ್ರು teacher

ನಂಗೆ ಸರಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಾನ್ ಕೂಡ ಬಸ್ ಅಲ್ ಇದ್ದೆ. ಹ ಬಸ್ ಅಲ್ಲಿ ಕೆಲೋವೊಮ್ಮೆ ಸಿಗ್ತಾ ಇರ್ತಾರೆ. ಹೌದು ಅದೇ ನಂಗೆ ಸ್ವಲ್ಪ ಸಿಕ್ಕಿದ್ರು ಸ್ವಲ್ಪ ಮಾತಾಡಿದ್ರು ಹಾ ಹೇಗಿದ್ದಿ ಏನ್ ಮಾಡ್ತಿದ್ದಿ ಹಾಗೆಲ್ಲ ಕೇಳಿದ್ರು.

ಆಮೇಲೆ ಅವ್ರು ಇಳಿದ್ರು ಹಾ ಆಯ್ತು ಅಂತ ಹೇಳಿದ್ರು ಮತ್ತೆ ಹಾ ಹಾ ಆಯ್ತ್ ಆಯ್ತು ಅಂತ ಹೇಳಿದೆ.

ಆ ಮತ್ತೆ ಮನೇಲ್ ಎಲ್ಲ ಹೇಗ್ ಇದ್ದಾರೆ? ಹ ಮನೇಲ್ ಎಲ್ಲ ಹುಷಾರ್ ಇದ್ದಾರೆ ನಿನ್ ಮನೆಲ್ಲಿ? ಹ ನಮ್ಮನೆಲ್ಲೂ ಸ ಹುಷಾರಿದ್ದಾರೆ ಅದೇ ಈಗ juniors ಅವರೆಲ್ಲ ಸಿಗುದಿಲ್ವ? ಹ juniors ಸಿಗ್ತಾರೆ ಅದೇ bus ‌ಅಲ್ಲಿ ಸಿಕ್ಕಿದ್ರೆ ಸಿಗ್ತಾರೆ ಇಲ್ಲಾದ್ರೆ ಸಿಗುದಿಲ್ಲ time ಇಲ್ಲಲ್ಲ. ಅದೇ ಈಗೆಲ್ಲ syllabus ಎಲ್ಲ tough ಉಂಟಂತೆ ಮಕ್ಕಳೆಲ್ಲ ಹೇಳ್ತಾ ಇದ್ರು. ಹೌದು next next ವರ್ಷ ಹೋದ ಹಾಗೆ ಜಾಸ್ತಿ ಕಷ್ಟ ಆಗ್ತಾ ಹೋಗ್ತದಲ್ಲ semester ದ್ ಎಲ್ಲ. ನಮ್ಮ್‌ teachers ವರೆಲ್ಲ ಹೊಸ ಹೊಸಬ್ರು ಬಂದಿದ್ದಾರಲ್ಲ ಅವ್ರ್ ಕೂಡ ತುಂಬಾ ಜೋರ್ ಇದ್ರಂತೆ.

ಮತ್ತೆ ಅದೇ ನಾವ್ ಮುಂಚೆ ಪ್ರವಾಸಕ್ಕೆ ಹೋಗಿದ್ದ್ವಿ ಆಲ್ಲ್ವಾ? ಹ ಪ್ರವಾಸಕ್ಕೆಲ್ಲ ಗಮತ್ತ್ ಆಗ್ತಾ ಇತ್ತು. ಅದೇ, ಅದೇ ತುಂಬಾ ಗಮತ್ತ್ ಆಗಿದದ್ದು ಅಲ. ಹೌದು game period ಎಲ್ಲ ತುಂಬಾ ಇರ್ತಿತ್ತು ಈಗ ಇಲ್ಲ ಯಾವ್ದೂಸ. ಈಗ games ಎಲ್ಲ ಕೊಡುದೇ ಇಲ್ಲ ಅದು tenth ತನಕ ಮಾತ್ರ ನಮ್ಗೆ. ಹೌದು ಮತ್ತೆ full ಕಲ್ಯುದು ಮಾತ್ರ. ಅದೇ ಈಗ ಸ ಹಾಗೇನೇ ಈಗ ಇಲ್ಲ ಈಗ ಇಲ್ಲ ಕಮ್ಮಿ first ಆದ್ರೆ ಎಲ್ಲ ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಅಂತೆಲ್ಲ ಕರ್ಕೊಂಡ್ ಹೋಗ್ತಾ ಇದ್ರು ನಾವ್ ಕೂಡ ಓಡಿ ಹೋಗ್ತಾ ಇದ್ದ್ವಿ ಬರ್ತೇವೆ ಬರ್ತೇವೆ ಅಂತ ಈಗ ಎಂತ ಈಗ friends ನವ್ರು ಯಾರೂ ಸ ಬರುದಿಲ್ಲ ನಾವೇ ಹೋಗ್ಬೇಕು ಮಾರ್ರೆ ಸುಮ್ನೆ. ಅದೇ. ಮತ್ತೆ? ಅದೇ ಮತ್ತೇ ಹೀಗೆ ಹಾಗೇನೆ ಆದದ್ದು ಮತ್ತೆ ಈಗ teachers ಅವ್ರು ಮೊನ್ನೆ ಹೇಳಿದ್ರು ಮೊನ್ನೆಯಲ್ಲಿಯ ಅವ್ರಿಗೆ ಇತ್ತಂತೆ ಪ್ರವಾಸ.

ಮತ್ತೆ ಇದು ಮೊನ್ನೆ ತುಂಬ ಮಾತಾಡ್ತಾ ಇದ್ರು ಮತ್ತೆ ಆಯ್ತು ಹಾ ಆಯ್ತು ಅಂತ ಹೇಳಿದ್ರು.

ಹ ಇದು fest ಎಲ್ಲ ಹೀಗೆ ಅಂತೆ ಈಗ ನಿಮ್ ಹೊಸ college ಅಲ್ಲಿ? college ಅಲ್ಲಿ fest ಎಲ್ಲ ಎಂತ ಮೊನ್ನೆ ಒಂದ್ ಇತ್ತು ಉತ್ಕರ್ಷ್ ಅಂತ ಮಾಡಿದ್ರು ಹೌದ ನಮ್ಗೆ ಕೂಡ ಇತ್ತು ವರ್ಣೋತ್ಸವ ಅಂತ ಮಾಡಿದ್ರು. ಹೌದ ಅದೇ ಅದ್ ಒಂದು ಗಮತ್ತ್ ಆಗ್ತದೇ ಕಾಲೇಜ್ ಅಲ್ಲಿ. ಹೌದು ವರ್ಷಕ್ಕೆ ಒಂದ್ ಸರಿ ಆದ್ರು ಮಾಡ್ಬೇಕಲ್ಲ ಆಗ ಗಮತ್ತ್ ಆಗ್ತದೆ. ಅದೇ ಅದ್ ಅದೇ ನಮ್ಗೆ ಖುಷಿ ಇರುದ್ ಅದ್ರಲ್ಲಿ. ಅದೇ ಖಾಲಿ ಓದುದ್ ಬರ್ಯುದ್ ಅಂದ್ರೆ bore ಆಗ್ತದೆ ಮತ್ತೆ ಓದ್ಲಿಕ್. ಅದೇ ಅಲಾ ಮತ್ತೆ tenth ಅಲ್ಲಿ ಕೂಡ ನಾವು tenth ಡ್ ಒಂದ್ ಸರಿ bunk ಹಾಕಿದ್ವಿ ನೆನಪುಂಟಾ? ಆ ಹೌದು ಗಮತ್ತ್ ಆಗಿತ್ತು ಅದೇ ಮತ್ತೆ teachers ಗೆ ಗೊತ್ತೇ ಆಗ್ಲಿಲ್ಲ ಮಾರ್ರೆ teachers ಗೆ ಹಿಂದೆಲ್ಲಿಲ್ಲಾ ಎಷ್ಟು ಬೈತಾ ಇದ್ವಿ ನಾವು.

ಅದೇ ಅಲಾ ನಾವ್ ಗಮತ್ತ್ ಮಾಡಿದ್ದು

ಅದೇ ಈಗ teachers ಅವ್ರು ತುಂಬಾ ಜೋರ್ ಇದ್ದಾರಂತೇ ಸ್ವಲ್ಪ ಏನ್ ಹೇಳಿದ್ರೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಾರಂತೆ. ಹ್ಮ್ ಅದಕ್ಕಿಂತ ಮೊದ್ಲಿದು teachers ಸೆ ಪರವಾಗಿಲ್ಲ ಪಾಪ ಇರ್ತಿದ್ರು ಅದೇ ನಾವ್ ಇರುವಾಗ teachers ಗೆ ಕೆಲವರು ಮಾತ್ರ ಇರುದಂತೆ ಕೆಲವರು ಇಲ್ಲಅಂತೇ ಕೆಲವ್ರೆಲ್ಲ ಬೇರೆ school ಗೆ ಹೋಗಿದ್ದಾರಂತೆ. ಹೌದು primary ಅಲ್ಲಿ ಕೂಡ ಹಾಗೆ ಒಂದು ಎರಡು teachers ಇದ್ದಾರೆ ಅಷ್ಟೇ ಮತ್ತೆಲ್ಲ ಬೇರೆ school ಗೆ transfer ಆಗಿದ್ದಾರೆ.

ಅದು ನಮ್ಮ school ಅಂತವೇ ಒಂತರ feel ಆಗುದಿಲ್ಲ ಅಂದ್ರೆ teachers ಎಲ್ಲಾ ಬೇರೆ ಕಡೆ ಹೋಗಿದರಲ್ಲ. ಅವ್ರೆಲ್ಲ supportive ಕೂಡ ಇರುದಿಲ್ಲ ಅಂತೇ teachers ನವರೆಲ್ಲ ತುಂಬಾ ಎಂತ ಒಂದ್ ಸ್ವಲ್ಪ ಏನಾದ್ದ್ರೂ ಹೇಳಿದ್ರೆ ಅದಕ್ಕೆ ಬೇರೆನೇ ಎಂತದಾದ್ರು ಅರ್ಥ ಮಾಡಿ ಬೈತಾರೆ ಅಂತೇ. ಹೌದ ಮೊದ್ಲು ಪ್ರತಿಭಾ ಕಾರಂಜಿ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾ ಇದ್ರಲ್ಲ ಅದೇ ಅದು ನೀನ್ model ಇದು clay ಎಲ್ಲಾ ಮಾಡುವಾಗ.

ಅದೆಲ್ಲ ಈಗ ಅಲ್ಲಿ ಇಲ್ವಾ ಅಂತ? ಗೊತ್ತಿಲ್ಲ. ಈಗ ಎಲ್ಲಾ doubt ಅಂದ್ರೆ ಮಕ್ಕಳೆಲ್ಲ ಇರುದಿಲ್ಲ ಅಲ ಮಕ್ಕಳೆಲ್ಲ teachers ನವರೆ supportive ಇಲ್ಲದ್ರೆ ಮತ್ತೆ ಅವರೆಂತ ಮಾಡ್ತಾರೆ.

ಅದೇ ಅದು clay modeling ಕೂಡ ಹಾಗೇ ಏಳ್ನೇ class ವರೆಗೆ ಇತ್ತಾಂತ competition ಮತ್ತೆ ಮತ್ತೆ next next ವರ್ಷದಲ್ಲಿ ಮತ್ತೆ ಇಲ್ಲ ಅದ್ competition ಏ ಇರ್ತಿರ್ಲಿಲ್ಲ.

ಖಾಲಿ dance ಸು singing ಅಷ್ಟೇ ಇರ್ತದೆ ಇದ್ರೆ. ಹು ಹೌದು ಹಾಗೆ ಆಯ್ತ್ ಸರಿ ನಂಗ್ ಈಗ ಹೋಗ್ಲಿಕುಂಟು ನಾನ್ ನಿನಗೆ ಮತ್ತೆ ಮಾಡ್ತೇನೆ ಆಯ್ತಾ.